ಒಂದು ಸಿ_ಸಿ ಕ್ಯಾಮೆರ ಇದೆ ಒಂದು ಸೋಫಾ ಇದೆ.

ಮತ್ತೆ ಈ ಮೊಟ್ಟೆ ಪಪ್ಸ್ ಇದೆ.

ಇದು ಒಂದು ಮಕ್ಕಳಾಡುವ ಪಾರ್ಕ್ .

ಎ ಒಂದು ಗವರ್ನಮೆಂಟ್ ಬಸ್ ಗಿಡವು ಗಳು--

ಅವರು ವೃತ್ತ ಅಕಾರದಲ್ಲಿ ಕುಳಿತು ಯೋಗಾಸನ ಮಾಡುತ್ತಿದ್ದಾರೆ.